ಇದ್ ಚೆನ್ನಾಗೈತ್ ನೋಡಿ ಡಿಸೈನ್ --

ಪಿಲ್ಲರ್ ಗಳು ಇವರು ಇಂಜಿನಿಯರ್ ಇದ್ದಾರೆ.

ಮತ್ತ ಇಲ್ಲಿ ಬೈಕ್ ನಿಂತಿದೆ ಇಲ್ಲಿ ಒಬ್ಬ ಕಾರಂಡು ಓಪನ್ ಮಾಡಿ ರಾತ್ರಿ ಚೆಕ್ ಮಾಡುತ್ತಿದ್ದಾರೆ.

ಎ_ಟಿ_ಎಂ ಮಿಷೀನ್ ನಲ್ಲಿಹಾಗೂ ಕ್ಯಾಶ್ ತೆಗುಯುವುದು ಮತ್ತು ಎ_ಟಿ_ಎಂ ಕಾರ್ಡ್ ಹಾಕಿ ಕ್ಯಾಶ್ ತೆಗೆಯಬಹುದು.

ಇದು ಒಂದು ಪಾರ್ಕ್ ಅನ್ನೋ ತರ--

ಈ ಪಾರ್ಕ ಅಲ್ಲಿ ಓಡಾಡಬಹುದು ಅಗ್ಲಾರದವರು ಇದೇ ವಾರದಲ್ಲಿ ಹೋಗಿ ಪಾರ್ಕ ಅನ್ನು ವೃತ್ತವನ್ನು ನೋಡ್ಕೊಂಡ್ ಬರಬಹುದು.

ಮತ್ತೆಲ್ಲಿ ಮೇಲ್ಗಡೆ ಬೋರ್ಡ್ ಹಾಕಿದ್ದಾರೆ ಓ_ಎಸ್ ಅಂತಂದ್ ಹೇಳಿ.

ಚಿಕ್ ಹುಡುಗ್ರಿಗೆ ಚೇರ್ ವ್ಯವಸ್ಥೆ ಇದೆ.

ರಸ್ತೆಯಲ್ಲಿ ಓಡಾಡುವಾಗ ಆ ಕಡೆ ಈ ಕಡೆ ನೋಡಿಕೊಂಡು ಓಡಾಡಬೇಕು ಕಾರ ಲ್ಲಿ ಯಾರೇ ಇರಲಿ.

ಲೈಟ್ ವ್ಯವಸ್ಥೆ ಇರುತ್ತದೆ ರಾತ್ರಿ ಟೈಮ್ ಅಲ್ಲಿ--